ಅಜ್ಜಿ ಮನೆಯಲ್ಲಿ ಅಜ್ಜಿ ಹೇಳುವ ಕಥೆಗಳಾಗಲಿ ಅಥವಾ ಅಲ್ಲಿಯ ಒಂದೊಂದು ಸಿಹಿ ತಿಂಡಿಗಳಾಗಲಿ ಪದ ಭಕ್ಷ್ಯಗಳಾಗಲಿ . ಎಲ್ಲವೂ ಕೂಡ ಒಂದು ಬೇರೆಯೇ ನೆನಪು. ಮತ್ತೊಂದು ವಿಷಯ ಮೂರನೇ ವಿಷಯ ಅಂತ ಹೇಳಿದರೆ ನಮಗೆ ಮುಖ್ಯವಾಗಿ ನೆನಪಾಗುವುದು ಊರ ಜಾತ್ರೆ. ಬೇಸಗೆಕಾಲದಲ್ಲಿ ನಮಗೆ ಊರ ಊರ ಜಾತ್ರೆಗಳು ಮಖ್ಯವಾಗಿ ಬರುವುದು ಈ ಬೇಸಗೆಕಾಲದಲ್ಲಿ ಹೆಚ್ಚು. ಊರ ಜಾತ್ರೆಯಲ್ಲಿ ಅಲ್ಲಲ್ಲಿ ಇರುವ ಸಂತೆಗಳಲ್ಲಿ ಬೀದಿ ಬದಿಯ ಸಂತೆಗಳಲ್ಲಿ ಇರುವ ಕುರುಕಲು ತಿಂಡಿಗಳಾಗಲಿ, ಸಿಹಿ ತಿಂಡಿಗಳಾಗಲಿ, ಆಟಿಕೆಗಳಾಗಲಿ. ಅಥವಾ ಇಂತಹ ಹಲವಾರು ವಿಷಯಗಳು ಎಲ್ಲ್~ ಚಿಕ್ಕಂದಿನಿಂದಲೇ ನಮ್ಮ ಮನಸಲ್ಲಿ ತುಂಬಿಕೊಂಡಿರ್ತದೆ. ನಮ್ಮ ಹೃದಯವನ್ನು ಶ್ರೀಮಂತವಾಗಿ ಇಡುವುದು ಕೂಡ ಇಂತಹ ನೆನಪುಗಳೇ ಆಗಿವೆ. ಈ ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ತಿರುಗಾಡುವುದು ಅಂದರೆ ನಮ್ಮೊಂದು ಅಚ್ಚು ಮೆಚ್ಚಿನ ವಿಷಯ ಮೊದಲಿಂದಲೇ. ಅದು ಕೂಡ ಬೇಸಗೆಕಾಲದಲ್ಲಿ ಅಲ್ಲಿಯ ಪಾನಿಯಗಳಾಗಲಿ, ಸಿಹಿ ತಿಂಡಿಗಳಾಗಲಿ. ಕತ್ತರಿಸಿದ ಕಲ್ಲಂಗಡಿ ಹಣ್ಣು, ಲಡ್ಡು, ಸೇಬ್, ಜಿಲೇಬಿ, ಪೇಡ ಇಂತಹ ಹಲವಾರು ಸಿಹಿ ತಿಂಡಿಗಳು ನ~ ನಮ್ಮ ಕಣ್ಣು ಮುಂದೆ ಹಾದು ಹೋಗುವಂತಹದ್ದು ಈಗಲೂ ಮಾಸಿಲ್ಲ. ಹೀಗೆಯೇ ಎಲ್ಲರ ಬದುಕಲ್ಲಿ ಎಲ್ಲರ ಜೀವನದಲ್ಲಿ ಒಂದು ಪ್ರಮುಖ ಘಟ್ಟವನ್ನು ಹರಿಸುವುದು ಬೇಸಗೆಕಾಲ ಅಂತಲೇ ಹೇಳಬಹುದು. ಬೇಸಗೆಕಾಲ ಆದಷ್ಟು ಬಿಸಿಯಿಂದ ಕೂಡಿ ನಮಗೆ ಕಿರಿ ಕಿರಿ ತರುವಂತದ್ದು ಕೂಡ ತರುವಂತದ್ದು ಆದರೂ ಅದಕ್ಕಿಂತ ಹೆಚ್ಚಿನ ಒಂದು ಘಟನೆಗಳು ಸಿಹಿ ಘಟನೆಗಳು. ಬೇಸಗೆಕಾಲ ನಮಗೆ ಹೊತ್ತು ತರುತ್ತದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ.

ನಮಸ್ಕಾರ, ಇವತ್ತ ಹೋಳಿ ಹುಣ್ಣಿಮೆ ಬಗ್ಗೆ ಹೇಳಬೇಕ ಅಂತ ಅದಿನಿಮ್ಗ, ಹೋಳಿ ಹಬ್ಬ ಅಂದ್ರ ಏನ ಅಂತ ಹೇಳಿ, ನಮ್ಮ ಕಡೆ ಹೋಳಿ ಹುಣ್ಣಿಮೆ ಬಂತಂದ್ರ ಮದ್ಲ ಜಗ್ಗಿ ಖುಷಿರಿ. ಬಣ್ಣಗಿಣ್ಣ ಹಚ್ಚಕೊಂಡ ಮೈತುಂಬ ಎಲ್ಲಾ ಬಣ್ಣ ಹರಿವಿ, ಓಣಿತುಂಬ ಬಣ್ಣ ಹರಿವಿ ನೀರಿನ ಆಟ ಆಡೋದ ಇದೆಲ್ಲಾ full ಜೋರ್ರಿ first ನಿಮ್ಗ ಹೋಳಿ ಹುಣ್ಣಿಮೆ ಹೆಂಗ ಬಂತೆಂತ ಹೇಳ್ಬಿಡ್ತೀನಿ.

ಹ್ಯಾಗ್ ಬಂತ? ಏನ? ಅದರ್ದೇನ? ಅಂತ್ಹೇಳಿ ಹೇಳ್ಬಿಡ್ತೀನಿ, ಏನಪ್ಪಾ ಕಾಮನ ಹಬ್ಬ ಇದನ್ ಕಾಮಣ್ಣ ಹಬ್ಬ‌ ಅಂತೀವ ನಾವ್, ಜೊತಿಗೆ ರಂಗಿನ ಹಬ್ಬ ಅಂತ್ಹೇಳಿನು ಕರಿತೀವಿ.

ಕಾಮಣ್ಣ ಹಬ್ಬ ಯಾಕ ಬಂತಪ್ಪಾ ಅಂತಂದ್ರ, ಒಬ್ನ ರಾಕ್ಷಸ ಇರ್ತಾನ ಅಂತ ಹೇಳಿ ಬಾಳ ಸೊಕ್ಕಿನವ ಅದಾನ, ಅವ್ನ ತಪಸ್ ಮಾಡಿ ದೇವರ ಮುಂದ ಬಮ್ಮ~ ಬ್ರಹ್ಮದೇವನ ಮುಂದ ಒಂದು ವರ ಪಡದಿರ್ತಾನ ಏನ ಅಂತಂದ್ರ. ಅವನ್ಗ ಸಾವು ಬರಬೇಕ ಅಂತಿತಂದ್ರ ಅವಂಗ ಶಿವನಲಿಂದ ಹುಟ್ಟಿದ ಯೋಳನೇ ಮಗಳ ನಿಂತ್ರ ಅವಂಗ ಸಾವು ಬರಬೇಕು, ಇಲ್ಲಂದ್ರ ಅವಂಗ, ಅವನು ಅಮರ ಅಂತ ಹೇಳಿ ಇರ್ತೆತಿ ಹಿಂಗಾಗಿ ಬ್ರಹ್ಮನಿಂದ ಪಡೆದಿರ್ತಾನ, ಅದಕ್ಕ ಏನ್ ಮಾಡ್ತಾರ ಎಲ್ಲಾರೂ. ದೇವಗಳ್‌ ಆ ಶಿವನ ಹತ್ರ ಹೋಗಿ ಕೇಳಬೇಕ ಹಂಗಂದ್ರ ಅವಂಗ ಸಾಯಸಾಕ, ಅಂತ ಯೋಚನೆ ಮಾಡತ್ತಿರ್ತಾರ, ಯೋಚನೆ ಮಾಡು ಮುಂದೆ ಮುಂದ ಶಿವನ ಹತ್ರ ಹೋಗ್ಬೇಕಂದ್ರ ಶಿವ ತಪಸ್ಸಿಗೆ ಕುತಿರ್ತಾನ so ಅವನ ಭಂಗ ಮಾಡಾಕ ಆಗೋದಿಲ್ಲ, ಅದರ ಸಲುವಾಗಿ ಏನ್ ಮಾಡ್ತಾರಾ?

ಎಲ್ಲಾ ದೇವ್ರಗುಳು ಒಂದು ಉಪಾಯ ಮಾಡಿ ಕಾಮಣ್ಣನ ಹತ್ರ ಹೊಕ್ಕಾರ ಕಾಮಣ್ಣ ಮತ್ತು ರತಿದೇವಿ ಕಡೆ ಹೋಗಿ, ಇಬ್ಬರಗು ಶಿವಂಗ ಹಿಂಗ ಎಬ್ಬಿಸ್ರಿ, ತಪಸ್ ನಿಂತ ಅವನಿಗೆ ಈ ತರ ವರ ಬೇಕಾಗೇತಿ ಅಂತ ಹೇಳಿ ಕೇಳ್ತಾರ ರಾಕ್ಷಸನ್ ಸಾಯಿಸಾಕ್.‌ So ಅದರ ಸಲುವಾಗಿ ಏನು ಮಾಡ್ತಾರ ಇವರಿಬ್ರು ಹೋಗಿ ಗಂಡ ಹೆಂಡತಿ ಕಾಮಣ್ಣ ಮತ್ತು ರತಿದೇವಿ ಇಬ್ಬರು ಹೋಗಿ ಶಿವನಿಗೆ ಏನ್ ಮಾಡ್ತಾರೆ, ತಪಸ್ಸನಿಂದ ಎಬ್ಬಿಸಾಕ ಅವಂಗ್‌ ಭಂಗ ಮಾಡಾಕ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರ ಹೂವಿನ ಬಾಣದಿಂದ ಶಿವನ್ಗ ಹೊಡದ್ಬಿಡ್ತಾರಾ. So ಶಿವ ಸಿಟ್ಟಿಗೆದ್ದು ಏನ್ ಮಾಡ್ಬಿಡ್ತಾನ ಮೂರನೇ ಕಣ್ಣು ಬಿಟ್ಬಿಡ್ತಾನಾ, ಬಿಟ್ಟಕುಳ್ಳೇನ ಅವಾಗ ಕಾಮಣ್ಣಗ ಎದುರಿಗಿದ್ದ ಕಾಮಣ್ಣಗ ಶಿವನ ದೃಷ್ಟಿ ತಾಕಿ ಅವನ ಸುಟ್ಟು ಹೋಗ್ಬಿಡ್ತಾನಾ. ಅದು~ ಅದನ್ನ ನೋಡಿ ರತಿದೇವಿ ಅಳಾಕತ್ತಬಿಡ್ತಾಳ, ಅಳಾಕುತ್‌ಕುಳ್ಳೇನಾ ರತಿ ದೇವಿನ್ನ ನೋಡಿ ಶಿವಂಗ ಭಯ ಆಗಿ ಏನಾತ ಎದಕ್ಕ ಅಳಕತ್ತೀನಿ ಅಂದಕುಳ್ಳೇನ, ಇಲ್ಲಾ ಅವಾ ನನ್ನ ಪತಿ, ನನ್ನ ಗಂಡ ಅವನ, ನೀವು ಸಾಯಿಸಿ ಬಿಟ್ಟರಿ ನಿಮ್ಮ ಮೂರನೇ ಕಣ್ಣಿಂದ ಅಂತೇಳಿ ಹೇಳಬಿಡ್ತಾಳ ಅಕಿ ಅವಾಗ. ಹೇಳಿದ್ ಕೂಡ್ಲೇ ಅವಂಗ ಶಿವಂಗ ಆಶ್ಚರ್ಯ ಆಗಿ ಅವಾಗ ಶಾಂತ ಆಗ್ತಾನ, ಶಾಂತ ಆಗಿ ಆತ, ನಿನ್ನ ಗಂಡ ನಿಂಗ್‌ ವಾಪಸ್ ಕೊಡ್ತೀನ್ನಾನ. ಅಂತ ಅಂದುಕೊಳ್ಳೆ ಆತ ನನ್ನ ಗಂಡ ನನಗ ವಾಪಸ್ ಬೇಕ ನನಗ ಹೆಂಗ ಮಾಡಬೇಕ ನಂಗ ವಾಪಸ್ ಕೊಡ್ರಿ ಅಂದಿದ್ದಕ್ಕ ಅವಾಗ್ ಶಿವಾ ಏನ್ ಹೇಳ್ತಾನ‌, ಹ್ಮ್, ಸರಿ ಆತ್ ನಿನ್ ಗಂಡ ನಿನಗ ವಾಪಸ್ ಸಿಕ್ತಾನ ಶರೀರವಾಗಿ ಅದ ನಿನಗಷ್ಟ ಸಿಕ್ತಾನ. ಪ್ರಕೃತಿ ಪ್ರಕಾರವಾಗಿ ಅವನು ಜೀವಂತವಾಗಿ ಇರೋದಿಲ್ಲ, ಶರೀರವಾಗಿ ಇರೋದಿಲ್ಲ, ಅಂತ ಹೇಳಿ ವರ ವಾಪಸ್ ಕೊಡ್ತಾನ ಅಕಿಗ ಹ್ಮ್ ಆಯ್ತ್ ಅಂತ ಹೇಳಿ ಅಕಿ.

ಕಾಮಣ್ಣ ಹತ್ರ, ಶಿವನಲಿಂದ ವರ ಪಡಕೊಂಡು ಕಾಮಣ್ಣನ ಉಳಿಸಿಕೊಂಡ ಮತ್ತ ವಾಪಸ್ ಬರ್ತಾಳ ಅಕಿ, ಅವಾಗಿಂದ ಏನ್ ಮಾಡ್ತಾರ ಆ ದಿನಾನ ಕಾಮಣ್ಣನ ಹಬ್ಬ ಅಂತ ಹೇಳಿ, ಹೋಳಿ ಹುಣ್ಣಿಮೆ ಅಂತ ಹೇಳಿ. ಇಲ್ಲ ಕಾಮ ದಹನ ಆಗಿರೋ ದಿನ ಅಂತ ಹೇಳ್ಬಿಟ್ಟ ನಮ್ ಕಡೆ ನಾವು ಹೋಳಿ ಹುಣ್ಣಿಮೆ ಅಂತ ಆಚರಸ್ತೇವಿ, ಇದನ್ನಾ ಮನ್ಯಾಗ ಹೆಂಗ್ ಮಾಡ್ತಿವಪ್ಪ, ಹೋಳಿ ಹುಣ್ಣಿಮೆ ಅಂತಂದ್ರ‌, ಹೋಕ್ಕಿವಿ ಮದ್ಲ first ತೆಗೆಯೋದ್ ತಿಜೋರಿ ಹಳೆ ಅರಬಿಗಳು ಯಾವ್ಯಾವ ಇರ್ತಾವಲ್ಲಾ ಎಲ್ಲಾ ಹುಡುಕ್ಯಾಡ್ತೀವಿ ಹಳೆ ಅರಬಿ ಹಾಕ್ಕೊಂಡ ಹೊರಗ ಬೀಳ್ತೇವಿ. ಇದು ನಮ್ ಕಡೆ first ಚಾಲು ಆಗು~ ಆಗುದ್, ಬಣ್ಣ ಗಿಣ್ಣ ಎಲ್ಲಾ ಕಿಸೆನಾಗ ಇಟ್ಕೊಂಡ್ ಮನೆಯಿಂದ ಹೊರಗ್ ಬಿದ್, ಎಲ್ಲಾ ಬಣ್ಣ ಹಚ್ಚಿಕೊಂತ ಚಾಲು ಆತ್ ಮನ್ಯಾಗಿನ ಹೆಣ್ಮಕ್ಳ ಅಂತೂ ಹೋಳಗಿ ಅವೆಲ್ಲಾ ಮಾಡಾಕ ನಿಂದರ್ತ್ತಾರಿ. ಹೋಳಗಿ ಮಾಡಿ ಅವ್ವುಗಳ ಆಟಡಾಕ ಹೊರಗ್ಬರಬೇಕ್ ಇನ್ನೇನ್, ಎಲ್ಲಾ ಅಡಗಿ ಮಾಡಿ ದೇವರಿಗೆ ಯಡಿಮಾಡಿ ಹೊರಗ್ ಬರ್ತಾರ, ಅಂಗಳಕ್ಕ ಬಂದ ಏನ್ ಮಾಡ್ತಾರ ಅಂಗಳದಾಗ ನಾವೇನ್ ಮಾಡ್ತೀವ್ರಿ ಅವತ್ತಿನ ದಿನ ಅಂದ್ರ ರಂಗೋಲಿ ಹಾಕಿ. ದಂಟುಗಳನ್ನು ಇಡ್ತೀವಿ ಸಣ್ಣುವ ಒಂದು ಪೇಪರ್ ನ್ಯಾಗ ಕಾಮಣ್ಣ ಅಂತ ಹೇಳಿ ಒಂದು ಗೊಂಬಿ ಚಿತ್ರ ತೆಗೆದು ಅದನ್ನ ಅದಕ್ಕ ಸಿಗಿಸಿ, ಅವಾಗ ಕಾಮಣ್ಣ ದಹನ ಅಂತ ಹೇಳಿ ಮನೆ ಮುಂದ ಸುಡುತ್ತೇವರಿ ನಾವ್‌, ಅದ್ ಸುಟ್ಟ ಕುಳ್ಳೇನ ಎ ಇದ್ ಮನ್ಯಾಗ ಹೋಳಗಿ ಮಾಡಿರ್ತೀವಲ್ಲ ಅದನ್ನು ತಗೊಂಬಂದ್ ಯಡಿಹಿಡಿದು. ಕಾಮಣ್ಣ ದಹನ ಆದ್‌ ಕುಳ್ಳೆನ್‌ ಎಲ್ಲಾ ಓಣೆಯಾಗಿನ ಹುಡುಗುರು ಏನ್ ಮಾಡ್ತಾವ ಓಡೋಡ ಬಂದ್, ಅದಕ್ಕ ಲಬ ಲಬ ಲಬ ಹೊಯ್ಕೊಂಡು ಅದರ ಮುಂದ ಸುತ್ ಹೊಡಿತಾರ್ರಿ, ಒಂದ ಮೂರ ನಾಲ್ಕ round ಹೊಡೆದ್, ಅದ್ ಎನ್ ಯಡಿ ಮಾಡಿರ್ತೀವಲ್ಲ ಅದನ್ನ ತಗೊಂಡು ಉಸ್ಟುಗು೯ ಹೋಳಗಿ ಹಂಚುತತೇವಿ.

ತಗೋರಿ ಅಂತ ಹೇಳಿ ಕಾಮಣ್ಣ ದಹನ ಆಗೇತಿ ಶಾಂತವಾಗಲಿ, ಅಂತ ಹೇಳಿ ಅವತ್ತಿ ದಿನ ಹೋಳಗಿ ಜೊತೆಗೆ ಅಂಬ್ಲಿ ಗೂಡಾನು ಮಾಡ್ತೀವ್ರಿ, ಅಂಬ್ಲಿ ಅಂತ ಅಂದ್ರ ಏನು? ಅನ್ನದ ಅಂಬ್ಲಿ ಅಂತ ಹೇಳಿ, ಅನ್ನಾನ ಬಸದು ಮಾಡ್ತೀವಲ್ಲ ಅದಕ್ಕ ಅಂಬ್ಲಿ ಅಂತ ಹೇಳಿ ಕರೀತೀವಿ. ಇದ್ ಎಲ್ಲಾ ಹೋಳಗಿ ಯಡಿ ಎಲ್ಲಾ ಮಾಡ್ಬಿಟ್ಟು ಮತ್ತ ನಾವೇನ್ ಮಾಡ್ತೀವಿ ಮನ್ಯಾಗಿನ ಹೆಣ್ಮಕ್ಳು ಕೂಡಾನು ಆಟ ಆಡಾಕ ಹೊಕ್ಕೇವ್ರಿ, ಬಣ್ಣ ಆಡಾಕ ಹೋಗಿ, ಎಲ್ಲಾ ಊರ ತುಂಬಾ ಬಣ್ಣ ಆಡಿ, मस्त माजा ಮಾಡ್ಕೊಂಡ.

ಆಮೇಲೆ ನಮ್ಮ ಏರಿಯಾದಾಗ ಏನ್ ಮಾಡ್ತಾರಾ? ಎಲ್ಲಾರು ಒಂದು ಕಡೆ ಸೇರಿಸ್ಕೊಂಡ ಅದನ್ನ ಕಾಮಣ್ಣ ಇಟ್ಟಿರತೇವ್ರಿ, ಇಲ್ಲ ದಹನಕಂತ ಹೇಳಿವಸ್ತು ಎಲ್ಲಾ ready ಮಾಡಿರ್ತೀವರಿ, ಕಟಗಿ ಗಿಟಗಿ ಎಲ್ಲಾ ಕದ್ದ ಕಳು ಮಾಡ್ಕೊಂಡ್ ಬಂದ್ ಜೋಡಿಸ್ಕೊಂಡು, ಅಲ್ಲಿನೂ ಉಸ್ಟೂರು ನಿಂತ ಕಾಮಣ್ಣ ದಹನ ಮಾಡಿ. ವಾಪಸ್ ಮನಿಗ ಬಂದು ಎಲ್ಲರು ಜಳಕಾ ಮಾಡ್ತೇವಿ, ಜಳಕಾ ಮಾಡಿ ಅದ್ ಅಂಬ್ಲಿ ಮಾಡಿರ್ತೀವಲ್ಲರೀ ಎಲ್ಲಾರೂ ತಂಪಾಗಲಿ ಬಿಸಲಾಗ ಆಡಿ ಬಂದಿರ್ತಾರ ಅಂತ ಹೇಳಿ ಅದ ಅಂಬ್ಲಿ ಕುಡದ, ಜಳಕಾ ಮಾಡಿ ಆ ಹಳೆ ಅರ್ಬಿಗಳು ಏನ್ ಇರ್ತಾವಲ್ಲ ಅವನ್ನ ತಗೊಂಡ್ ಹೋಗಿ. ಅಲ್ಲೆಲ್ಲಿ ಊರ ಹೊರಗ್ ಸುಡಾಕಂತ್ರ ಇಟ್ಟಿರ್ತಾರಲ್ಲರ್ರಿ, ಅದರಾಗ ಹೋಗಿ ಅರ್ಬಿ ಎಲ್ಲಾ ಒಗದ ಹಾಕಿ, ಅಲ್ಲಿಂದ ಬರ್ತಾನ ಏನ್ ಮಾಡ್ತೇವಿ ಇದ್ಲಿ ಎಲ್ಲಾ ಬೆಂಕಿ ಇತೇ೯ತಲ್ಲ ಅದ ತಗೊಂಡ ಬಂದು ಮನಿ ಮುಂದ ಒಲಿ ಹಚ್ಚಿ, ಅದರೊಳಗ ಕಡ್ಲಿ ಹಾಕಿ, ಹುರದ ಅದನ್ನ ತಿಂತೇವ್ರಿ. ಇದ್‌ ನಮ್ಮ ಹೋಳಿ ಹುಣ್ಣಿಮೆ ಅಂತ ಹೇಳಿ ನಾವ್ ಹಬ್ಬಾ ಆಚರಸೋದ, ತಿಂದ್ ಓಣಿಗೆಲ್ಲ ಹಂಚಿ, ಅವತ್ತಿನ ಹೋಳಿ ಹುಣ್ಣಮೀನ ನಾವು, ಮುಗಸ್ತೇವರ್ರೀ.

ನಾನ ಮಳೆ ಬಗ್ಗೆ ಹೇಳಾಕ್ ಇಷ್ಟ ಪಡ್ತೀನಿ, ಮಳೆ ಒಂದು ದೇವ್ರ ದೊಡ್ಡ ಅನುಗ್ರಹ, ಮಳೆ ಎಂದ್ರ ಮೋಡದಿಂದ ಬೀಳುವ ನೀರ, ಇದು ಹವಾಮಾನನ್ನು ತ~ ತಂಪಾಗಿಸುತ್ತದೆ. ಮಳೆ ಗಾಳಿನಲ್ಲಿರುವ ಮಾಲಿನ್ಯ ಕಡಿಮೆ ಮಾಡತೈತಿ. ನಮ್ಮ ಪರಿಸರಕ್ಕ ಮಳೆ ಭಾಳ ಮುಖ್ಯ. ಸಣ್ಣ ಹುಡುಗರಿಗೆಲ್ಲಾ ಮಳಿ ಅಂದ್ರ ಭಾಳ ಇಷ್ಟ. ಕಡಿಮೆ ಮಳೆ ಬರು ಜಾಗಕ್ಕ ಮರುಭೂಮಿ ಅಂದ ಕರಿತೇವಿ. ಬೇಸಿಗೆ ನಂತರ ಮಳೆ ಬರುತ್ತದೆ, ಮಳೆ ಪರಿಸರ ಸ್ವಚ್ಛ ಮತ್ತು ಸುಂದರವಾಗಿ ಮಾಡುತೈತಿ. ರೈತನ ಮಿತ್ರ ಮಳೆಯಾಗೇತಿ. ಮಳಿ ರೈತರಿಗ್ ಬಾಳ ಉಪಯೋಗ ಯಾಕಂದ್ರ, ರೈತರ ಹಣ್ಣ ತರಕಾರಿ ಎಲ್ಲ ಬೆಳೆಸ್ತಾರ.

ರೈತರ ಬೆಳೆಸಬೇಕೆಂದ್ರ ಅವರಿಗ ನೀರ್ ಬೇಕ, ನೀರ್ ಬೇಕಂದ್ರ ಅವರಿಗ ಮಳೆ ಬರಬೇಕ. ಅದಕ್ಕ ಅವರಿಗ ಮಳೆದ ಭಾಳ ಉಪಯೋಗ ಆಗ್ತೈತಿ. ಆಮೇಲೆ ಪ್ರಾಣಿ ಪಕ್ಷಿಗಳಿಗ ಎಲ್ಲಾರಿಗೂ ಸಾಕಾಕ ನೀರು ಬೇಕಾಗತೈತಿ.

ಎರಡು ಮೂರು ವರ್ಷ ಮಳೆ ಬರಲಿಲ್ಲ ಅಂದ್ರ ಎಲ್ಲ, ಬರಗಾಲ ಆಗ್ತೈತಿ, ರೈತರಿಗ ಬಾಳ್ ತೊಂದರೆ ಆಗ್ತೈತಿ. ರೈತರ ಎಲ್ಲಾ ಬೆಳೆಸಿ, ಒಂದು ಕಡೆ ಮಾರ್ತಾರ. ಮಳೆ ಬರ್ಲಿಲ್ಲ ಅಂದ್ರ ರೈತರ ಕಡೆಯಿಂದ ಯಾರ ಖರೀದಿಸುತ್ತಾರ ನೋಡ್ರಿ. ಅವರಿಗೂನು ಬಾಳ ತೊಂದರೆ ಆಗ್ತೈತಿ, ಅವ ರೈತರ ಕಡೆಯಿಂದ ಖರೀದಿಸಿಕೊಂಡ ನಮಗ ಎಲ್ಲಾಗು೯ ಮಾರ್ತಿತಾ೯ರ. ಮಳಿ ಬರ್ಲಿಲ್ಲ ಅಂದ್ರ ನಮಗೂ ಏನು ಸಿಗೆಂಗಿಲ್ಲಾ, ಅವ್ರುಗೂ ಏನು ಸಿಗುಂಗಿಲ್ಲಾ. ನಮಗೂ ತೊಂದರೆ ಆಗತೈತಿ, ಅವ್ರುಗೂ ತೊಂದರೆ ಆಗತೈತಿ.

ಹಿಂಗ ಊಟಕ್ ತೊಂದ್ರೆ ಆಗ್ತೈತಿ, ಮತ್ತ ನಮ್ಮ ಬಳಸಾಕ ನೀರ ಬೇಕ. ನಮಗ ನೀರ್ ಬೇಕಂದ್ರ ಮಳೆ ಬರಬೇಕ ಮತ್ತ ನಮಗ ಬೇಕಾದಂತ ವಸ್ತುಗಳು ತಯಾರಿಸಿಕೊಳ್ಳಬಹುದ ನೀರಿನಿಂದ, ನಾವ ಕುಡಿತೀವಿ ಮಳೆ. ನೀರ್‌ ನಾವ್‌ ಕುಡಿತೇವಿ, ಮಳೆ ಬರ್ಲಿಲ್ಲ ಅಂದ್ರ ಯಾರು ಉಳಿಯಂಗಿಲ್ಲ, ಮತ್ತ ಪಕ್ಷಿ ಪ್ರಾಣಿಗ ನೀರ್ಲಿಂದ ಪಕ್ಷಿ ಪ್ರಾಣಿಗು ಉಳಿಯಂಗಿಲ್ಲ. ಆಮೇಲೆ factory ಒಳಗ ಹೋದ್ರು ನೀರು ಬೇಕ, ನೀರಿಲ್ಲ ಅಂದ್ರ.

ಏನು ತಯಾರು ಮಾಡಂಗಿಲ್ಲ ಮಳೆ ಬರ್ಲಿಲ್ಲ ಅಂದ್ರ ತೊಂದರೆ ಆಗ್ತೈತಿ. ಮಳೆ ಭಾಳ ಬಂದ್ರು ತೊಂದ್ರೆ ಆಗ್ತೈತೆ ಭಾಳ ಮಳೆ ಬಂತಂದ್ರ ಎಲ್ಲಾ ಕಡೆ ನೀರ್ ತುಂಬ್ತೈತಿ. ತುಂಬೈತಿ ತುಂಬಿ, ಮೊದಲ ಕಟ್ಟಿದ್ದು. ಮನೆ, building ನೀರಿದ ಅದ ತುಂಬಿ, ಎಲ್ಲಾ ಬಿದ್ದ ಬಿಡ್ತಾವ್ , ಬಿದ್ದ ಹೀಗಾಗಿ ಮಳೆ ಬಾಳ್ ಬಂದ್ರು ತೊಂದರೆ ಆಗ್ತೈತಿ, medium ಮಳೆ ಬರ್ಬೇಕ. medium ಮಳೆ ಬತಾ೯ ಇರಬೇಕ. ಹಂಗಂದ್ರ ಯಾರಿಗೂ ತೊಂದರೆ ಆಗುವುದಿಲ್ಲ.

ಮಳಿ ಹವಾಮಾನ ಎಲ್ಲ ನೋಡಿಕೊಂಡು ಬರ್ತೈತಿ. ಆಮೇಲೆ ಗಿಡ ಮರ ಬಾಳ್ ಇದ್ದಲ್ ಭಾಳ್ ಇದ್ದಂಗೆ ಮಳೆ ಬರ್ತೈತಿ. ಗಿಡ ಮರ ಹುಟ್ಟಬೇಕಂದ್ರ ನೀರ್ ಬೇಕ . ಮಳೆ ಬರಬೇಕಂದ್ರ.

ಗಿಡ ಮರ ಬೇಕ ಮತ್ತ ಕದಾ ಕಿಡಿಕಿ ಬಾಳ item ಕಟಿಗಿಲೆ ಮಾಡ್ತಾರ, ಮರ ಗಿಡ ಕಡುದ್ರು, ಕಟಗಿ ಬರ್ತೈತಿ ಗಿಡ ಮರ ಹುಟ್ಟಬೇಕೆಂದ್ರ ಮಳಿ ಬರಬೇಕ. ಮಳಿ ಬರ್ಲಿಲ್ಲ ಅಂದ್ರ ಕಿಟಕಿ ಬಾಗಿಲ ಬಾಳ್ item . ನಮಗ ಸಿಗುವುದಿಲ್ಲ ಏನ್ ಮಾಡಬೇಕಂದ್ರೂ ಮಳಿ ಬೇಕ ಮಳಿ ಬೇಕ ಬೇಕ ಮಳಿ ಬರ್ಲಿಲ್ಲ ಅಂದ್ರ ನಡೆಯಂಗಿಲ್ಲ.

ಹಾ ಹೇಗಿದ್ದೀಯ ಕಾವ್ಯ? ಹಾ ಚನಾಗಿದೀನಿ ನಿನ್ ಚನ್ನಾಗಿದ್ಯಾ? ಹಾ ಚನ್ನಾಗಿದೀನಿ ಹಬ್ಬಕ್ಕ್ ಬರಲ್ವಾ? ಹಾ ಬರ್ತೀನಿ ಯಾವತ್ತೂ ಹಬ್ಬ ಇರೋದು?

ಹೌದ ಸರಿ ಆಯ್ತು ಬರ್ತೀನಿ. ಹಾ family ಬರ್ತೀರಾ? ಹಾ ಹೌದು family ಎಲ್ಲ ಬರ್ತಾ ಇದೀವೀ ಬಟ್ಟೆ ಹೊಸ ಬಟ್ಟೆ ತಗೊಂಡಿದೀನಿ.

ಹಾಕ್ಕೊಂಡ್ ಬರ್ತೀನಿ ನೀನು? ಹಾ ನಾನು ತೊಗೊಂಡಿದ್ದೀನಿ ಇವತ್ತ್ ತಾನೇ ತರ್ಸ್ ಕೊಂಡೆ.

ಹೌದೂ ನಮ್ಮ್ ಉರಾಲ್ಲೆಲ್ಲಾ ಗಣಪತಿ ತಕೊಂಡ್ಬರ್ತಾರೆ.

ಗಣಪತಿ ತಂದು ಒಂದ್ ನಾಲಕೈದ್ ದಿನ ಇಟ್ಕೊಂಡು ಆಮೇಲೆ ಊಟ ಎಲ್ಲ ಹಾಕ್ಸಿ ಬಿಡ್ತಾರೆ ಕೆರೆಗೆ ತುಂಬ ಜೋರಾಗಿ ಮಾಡ್ತಾರೆ. ನಿಮ್ಮ್ ಊರಲ್ಲಿ? ಹಾ ನಮ್ಮ್ಊರಲ್ಲೂ ತಗೋಬರ್ತಾರೆ ಅಂದ್ರೆ ಹಬ್ಬದಿನಾನೇ ತಗೋಬರ್ತಾರೆ.

ಆಮೇಲೆ ಹೂನಾರಗಳು ಅದೆಲ್ಲ ಇಂದ decoration ಎಲ್ಲ ಮಾಡ್ತಾರೆ ಚನಾಗಿರುತ್ತೆ ಒಟ್ನಲ್ಲಿ. ಹ್ಮ್ ಹೌದು ನಮ್ ಊರಲ್ಲೂ ಅಷ್ಟೇ ಗಣಪತಿ ಬಿಡ್ಬೇಕಾದ್ರೆ dance ಎಲ್ಲ ಮಾಡ್ಕೊಂಡ್.

ಹೋಗಿ ಬಿಡ್ತಾರೆ ಕೆರೆಗೆ ನೋಡೋಕು ಚನಾಗಿರುತ್ತೆ. ಹ್ಮ್ ಹೌದು ನಮ್ ಊರಲ್ಲೂ night ಮಾಡೋದು. ಹೂ ನಮ್ ಊರಲ್ಲೂ ಹಂಗೆನೇ night ಹನ್ನೆರಡ್ ಗಂಟೆತಂಕನೂ ಕುಣಿತಿರ್ತಾರೆ.

ನಾವ್ ಹೋಗಿ ನಿತ್ಕೊಂಡ್ ನೋಡ್ತಿರ್ತೀವಿ. ಹೌದು ಚನಾಗಿರುತ್ತೆ ಅಲ್ವ.

ಮತ್ತೆ ಹೇಳು ಇನ್ನೇನ್ ಸಮಾಚಾರ?

ಏ ಅಷ್ಟೇ ಅಂದ್ರೆ ಈಗ್ಲೇ ನಮ್ ಊರಲೆಲ್ಲಾ lights arrangement ಎಲ್ಲಾ ಅಕ್ಬಿಟವ್ರೆ.

ಹ್ಮ್ ಹಂಗೆನೇ ಇನ್ನೊಂದ್ ಮುರ್ದಿನಾ ಇರೋತರೇ ಇಲ್ಲೂ ಹಂಗೆ ಮಾಡ್ತಾರೆ light ಎಲ್ಲ arrangement ಮಾಡಿ.

ಆಮೇಲೆ ನಗರದಲೆಲ್ಲೆ ಈಗ್ಲೇ ಒಂತರಾ variety varieties ಗಣಪತಿ ಎಲ್ಲ ಹಾಕವ್ರೆ ಚೆನಾಗಿದೆ ಅದಂತ್ತು. ಹ್ಮ್ ಹೌದು.

ನಮ್ ಊರಲ್ಲೂ ಹಾಗೇನೇ ಗಣಪತಿಗಳೆಲ್ಲೆ variety varieties ಆಗಿ ಇಟ್ಟಿರ್ತಾರೆ.

ಹ್ಮ್ ಇದು ಈವಾಗ ಪುನೀತ್ ರಾಜಕುಮಾರ್ ಆ ಜೊತೆ ಇರೋತರ ಆತರ ಎಲ್ಲ ಹಾಕ್ತಾರೆ ಇವಾಗ different ಆಗ್ ಬರ್ತಾಯ್ತೆ ಗಣಪತಿಗಳು. ಒಹ್ ನಮ್ ಊರಲ್ಲೂ ತತ್~ ತತ್ತೀನಿ ಅಂತ ಹೇಳಿದಾರೆ ಅಂದ್ರೆ ಶಿವನ್ ಮೇಲ್ ಕೂತ್ಕೊಂಡಿರೋ ಗಣಪತಿ.

ಅಮ್ಯಾಗ ಚಿಕ್ಮಕ್ಲೆಲ್ಲಾ ಗಣಪತಿ ಕುರ್ಸಕ್ಕೆ preparation ಮಾಡ್ಕತಾವ್ರ. ಹ್ಮ್ ಹೌದ.

ಹ್ಮ್ ಗಣಪತಿ ಹಬ್ಬ ಅನ್ನೋದೇ ಒಂತರ ಚಂದ ಅಲ್ವ ಅದುಕ್ಕೆ ಎಲ್ರಗೂ ಖುಷಿ ಇರುತ್ತೇ.

ಹಾ ಹೌದು ಆಮೇಲೆ ಚಿಕ್ಮಕ್ಳುಗತ್ತು school ಎಲ್ಲ ರಜ ಕೊಟ್ಬಿಡ್ತಾರೆ.

ಸುಮ್ನೆ ಕುಣಿತ ಇರ್ತಾರೆ ಅವ್ರಂತು ರಜೆ ಸಿಕ್ತು ಅಂತ.

ಹ್ಮ್ ಆಮೇಲೆ ಈಗ ನಗರದ್ ಕಡೆಗಳೆಲ್ಲಾ ತುಂಬ ಜೋರಾಗ್ ಮಾಡ್ತಾರೆ ಹಳ್ಳಿಗಳ್ಗಿಂತ. ಅಲ್ಲಿ one month ಇಟ್ಕೊಂತಾರೆ ಅಲ್ವ ಗಣಪತಿನಾ? ಹಾ ಇಟ್ಕೋತಾರೆ. ಒಂದ್ ಒಂದ್ area ಗು ಒಂದೊಂತರ ಗಣಪತಿ ಅಲ್ವಾ.

ಅಂದ್ರೆ ಊರೆಲ್ಲ ಒಂದಾದ್ರೆ city ಕಡೆ ಮತ್ತೆ area ಕಡೆ ಎಲ್ಲ ಒಂತರ. ಹಾ ಆತರ ನಮ್ಮ್ ಊರಲ್ಲ್ ಹಂಗಲ್ಲ ಒಂದು ಒನ್ನೊಂದ್ ಬೀದಿಗೆ ಒಂದ್ ಒಂದ್ ಗಣಪತಿ ಕುರ್ಸ್ತಾರೆ.

ಆಮೇಲೆ ನಮ್ಮ್ ಊರ್ ಅಂದ್ರೆ ನಮ್ಮ್ ಊರ್ ಪಕ್ಕಾನೇ ಕೆರೆ ಐತೆ.

ಮೂರ್ದಿನ ಆದ್ಮೇಲೆ ಅಲ್ಲೇ ಬಿಡ್ತಾರೆ.

ನಿಮ್ಮ್ ಊರಲ್ಲಿ ಯಾವ್ತಾರ ಎಲ್ಬಿಡ್ತಾರೆ? ನಮ್ ಊರಲ್ಲೂ ಒಂದ್ ಕೋ~ ಕೆರೆ ಐತೆ.

ಹ್ಮ್ ಒಬ್ಬೊಬ್ಬೊಬ್ರು ಒಂದ್ ತಿಂಗ್ಳುಗಂಟ್ಟ ಮಡಿಕೊಂಡು ಆಮೇಲೆ ಬಿಡ್ತಾರೆ. ಹ್ಮ್ ನಮ್ಮ್ ಊರಲ್ಲ್ ಹಂಗಲ್ಲ ಒಂದ್ ವಾರನೇ ಹೆಚ್ಚು ಮಡಿಕೊಳ್ಳೋದು ಗಣಪತಿನಾ.

ಆಮೇಲೆ ನೋಡಕ್ ಚನಾಗಿರುತ್ತೆ ಅಂದ್ರೆ ನಾನ್ ಚಿಕ್ವಾಯ್ಸಲ್ ಹೋಗಿದ್ದು ಕೆರೆಗ್ ಬಿಡ್ತಿದ್ರೆಲ್ಲಾ ಗಣಪತಿನಾ.

ಅವಾಗ ಚಿಕ್ವಾಯ್ಸಲ್ ಹೋಗಿದ್ದು.

ಅವಾಗ್ ನೋಡಿದ್ದು ಈವಾಗೇನು ಹೋಗೆ ಇರಲ್ಲ.

ಅದು ಮಳೆ ಬಂದು ಕೆರೆ ತುಂಬ್ಕೊಂಡಿರತ್ತಲ್ಲ ಅವಾಗ್ ಚಂದ ನೋಡೋಕೆ ಅಲ್ವಾ

ಹಾ ಸರಿ ನಂಗ್ ಸ್ವಲ್ಪ ಕೆಲ್ಸ ಐತೆ ಆಮೇಲ್ call ಮಾಡ್ತೀನಿ. ಹಾ ಸರಿ ಕಾವ್ಯ okay bye .

ಆಹ್ ಹೇಗಿದ್ದೀರಾ? ಹಾ ನಾನ್ ಆರಾಮಾಗಿದ್ದೇನೆ ಸುಚಿತ್ರ, ನೀವ್ ಹೇಗಿದ್ದೀರಿ? ನಾನ್ ಅರಾಮಿದ್ದೆ. ಎಲ್ಲಿದ್ರಾ ನೀವು? ನಾವು ನಮ್ದಿಲ್ಲಿ Udupi .

ಹಾ tea ಆಗ್ಲಿಲ್ಲಾ ಊಟ ಮಾಡಿ ಬ~ ಇದ್ಮಾಡ್ತಿರೋದು ಅಷ್ಟೇ ನಾನು ಇನ್ನೂ late ಉಂಟು tea ಎಲ್ಲ ಎಲ್ಲಾ ಮನ್ಕೊಂಡ್ ಇರ್ತಾರೆ ಅಲ್ಲಾ .

ಹ್ಮ್ ಮಧ್ಯಾಹ್ನ ಊಟ ಆದ್ಮೇಲೆ ನಿದ್ದೆ.